ಈ ಯುವಕನು ಕಣ್ಣಿಗೆ ಸ್ಪೆಕ್ಟ್ ಅನ್ನು ಹಾಕಿದ್ದಾನೆ. ಕಾಲಿಗೆ ಶೂಸ್ ಗಳನ್ನು ಹಾಕಿದ್ದಾನೆ ಕೂದಲು ಬೆಳ್ಳಗಿದ್ದಾವೆ.

ಇಲ್ಲಿ ಹಲವಾರು ಜನರು ಬಂದಿದ್ದಾರೆ ಈ ವ್ಯಕ್ತಿ ನೋಡಲು ಕೆಂಪು ಬ್ಯಾಗ್ ಅನ್ನು ಹಾಕಿಕೊಂಡಿದ್ದಾನೆ ಮತ್ತು ಅರಸಿನ ದ ಕಲರ್ ಟೀಶರ್ಟ್ ಹಾಕಿಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ಸಮುದ್ರದ ರೀತಿ ಇಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಅವನು ತಲೆಗೆ ಟೋಪಿ ಮತ್ತು ಮೈಗೆ ಜಾಕೆಟ್ ಮತ್ತು ಕಾಲಿಗೆ ಶ್ಯುಜ್ ಗಳನ್ನು ಹಾಕಿದ್ದಾನೆ.

ನೋಡಲು ಒಂದು ಸುಂದರವಾದ ಒಂದು ದೃಶ್ಯವಾಗಿದೆ. ನೋಡಲು ಅದ್ಭುತವಾಗಿ ಕಾಣಿಸುತ್ತಿದೆ.

ಈ ಯುವಕ ನೋಡಲು ತುಂಬಾ ಕಪ್ಪಗಿದ್ದಾನೆ ಮತ್ತು ನೋಡಲು ತೆಳ್ಳಗಿದ್ದಾನೆ. ಇವನ ಹೈರ್ಸ್ಟೈಲ್ ತುಂಬಾ ಚೆನ್ನಾಗಿದೆ.